ಬಣ್ಣ ಬಣ್ಣದ ಬಗೆ ಬಗೆಯ ಮ್ಯಾಟ್ ಅನ್ನು ಸಹ ಹಾಕಿಕೊಂಡಿದ್ದಾರೆ .

ಒಬ್ಬ ಬೈಕ್ ಸವಾರನು ಪೆಟ್ರೋಲ್ ಅನ್ನು ತುಂಬಿಸಿಕೊಳ್ಳಲು ನಿಂತಿದ್ದಾನೆ .

ಇಲ್ಲಿ ಮೂರು ಜನ ವ್ಯಕ್ತಿಗಳು ಕೌಂಟರ್ನ ಮುಂದುಗಡೆ ಏನು ವಿಚಾರಣೆ ಮಾಡುತ್ತಿರುವ ಹಾಗೆ ಕಾಣಿಸುತ್ತಿದೆ ಅದೇ ರೀತಿ ಒಂದು ಅಗ್ನಿಶಾಮಕ ಅಗ್ನಿಶಾಮಕ ನಿಷೇಧವೊಂದು ಕೆಂಪು --

ಅವ್ವ ಮಗು ಒಂದು ಮಕವನ್ನು ಕೆಳಗಡೆ ಹಾಸಿದರೆ ಮಕ ಎತ್ಕೊಂಡು ಮುಂದುಗಡೆ ಹಾಗೆ ಕಾಣಿಸುತ್ತಿದೆ.

ನಿರ್ಮಾಣ ಹಂತದಲ್ಲಿರುವ ಒಂದು ಕಟ್ಟಡ ಕಾಮಗಾರಿ ಕಾಣಿಸುತ್ತಿದೆ. ಇಲ್ಲಿ ಪಿಲ್ಲರ್ ಅನ್ನು ಹಾಕಲಾಗಿದೆ. ಅದೇ ರೀತಿ ಮುಂದಾಗದೆ ಸಲಿಕೆ ಅದೇ ರೀತಿ ಪುಟ್ಟಿ ಮತ್ತೆ ಒಂದು ದೋಣಿಯು ಸಹಾ ಕಾಣಿಸುತ್ತಿದೆ.

ಇಲ್ಲಿ ಟ್ಯಾಕ್ಟರ್ ಗೆ ಸಂಬಂದಿಸಿದಂತ ದೊಡ್ಡದಾದ ವೀಲ್ ಗಳು ಅಂದರೆ ಟೈರ್ ಗಳು ಕಾಣಿಸುತ್ತಿವೆ. ಮುಂದುಗಡೆ ಸೀಟ್ ಎಂದು ಇಂಗ್ಲಿಷ್ ಭಾಷೆಯಲ್ಲಿ ಬೋರ್ಡ್ ಅನ್ನು ಸಹ ಹಾಕಲಾಗಿದೆ.

ಈ ಚಿತ್ರದಲ್ಲಿ ನನಗೆ ಒಂದು ಬರ್ತಡೆ ಗೆ ರೆಡಿ ಆದನಂತಹ ಕೇಕ್ ಕಾಣಿಸ್ತಾ ಇದೆ ಅದೇ ರೀತಿ ಮುಂದುಗಡೆ ಒಂದು ಡಿಯೋ ಕಪ್ಪು ಬಣ್ಣದ ಸ್ಕೂಟರ್ ಸಹ ಕಾಣಿಸ್ತಾ ಇದೆ .

ಈ ಚಿತ್ರದಲ್ಲಿ ನನಗೆ ಒಂದು ದೊಡ್ಡದಾದ ಪಾರ್ಕ್ ಕಾಣಿಸ್ತಾ ಇದೆ ಈ ಒಂದು ಪಾರ್ಕಲ್ಲಿ ಜನರು ತಮ್ಮ ಕೆಲಸ ವನ್ನು ಮಾಡುತ್ತಿದ್ದಾರೆ ಅದೇ ರೀತಿ ಇಬ್ಬರು ವ್ಯಕ್ತಿಗಳು --

ಈ ಒಂದು ಚಿತ್ರವನ್ನು ಒಂದು ಯಾವುದೊ ಅಂಗಡಿಯ ಮುಂದೆಕಡೆ ನಿಂತುಕೊಂಡು ಚಿತ್ರವನ್ನು ಸಾರೆ ಇಡಿದಿದ್ದಾರೆ ಪೇ ಟಿಎಮ್ ಗೆ ಬೇಕಾದಂತ ಒಂದು ಬಾರ್ ಕೋಡ್ಅನ್ನು ಸಹ ಇಡಲಾಗಿದೆ.